ಈ ಚಿತ್ರದಲ್ಲಿ ನಾವು ಒಂದು ದೇವಸ್ಥಾನವನ್ನು ನೋಡ್ತಾ ಇದ್ದೀವಿ ದೇವಸ್ಥಾನದ ಅಂಕಣವನ್ನು ತುಂಬಾ ಸುಂದರವಾಗಿದೆ ತುಂಬಾ ಶುಚಿಯಾಗಿ ಇಟ್ಟಿದ್ದಾರೆ ಮೇಲೆ ಒಂದು ತಾಮ್ರದ ಗೋಪುರವನ್ನು ಕೂಡ ಇಟ್ಟಿದ್ದಾರೆ ಗೋಪುರದಲ್ಲಿ.

ಬೆಂಡೆಕಾಯಿ ಎಲ್ಲಾ ರೀತಿಯ ತರಕಾರಿಯನ್ನು ಇಲ್ಲಿ ಮಾರ್ತಾ ಇದ್ದಾರೆ ಹಸು ಕೂಡ ನಾವು ಈ ಚಿತ್ರದಲ್ಲಿ ನೋಡಬಹುದು ಹಿಂದೆ ಸುಮಾರು ಬೈಕುಗಳನ್ನ ನಿಲ್ಲಿಸಿದ್ದಾರೆ.

ಈ ಚಿತ್ರದಲ್ಲಿ ನಾವು ಒಂದು ಕಲ್ಲಿನಿಂದ ಕೆತ್ತಿರುವ ಒಂದು ಸುಂದರವಾದ ದೇವಸ್ಥಾನವನ್ನು ನೋಡ್ತಾ ಇದ್ದೀವಿ ಸ್ತಂಭಗಳ ಮಂಟಪವನ್ನು ನೋಡ್ತಾ ಇದ್ದೀವಿ ಹಾಗೂ ದೇವಸ್ಥಾನದ ಹಾಗೂ ದೇವಸ್ಥಾನದ ದ್ವಾರ--

ಈ ಚಿತ್ರದಲ್ಲಿ ನಾವು ಸಂಜೆಯ ಟೈಮ್ ಅನ್ಕೊಂತೀವಿ ಸೂರ್ಯಸ್ತಮವಾಗುತ್ತಿದೆ ಈ ಸಮಯದಲ್ಲಿ ನಾವು ದೇವಸ್ಥಾನವನ್ನು ನೋಡ್ತಾ ಇದ್ದೀವಿ.

ಈ ಚಿತ್ರಣದಲ್ಲಿ ನಾವು ಒಂದು ರಸ್ತೆಯನ್ನ ನೋಡುತ್ತಿದ್ದೇವೆ. ಈ ರಸ್ತೆಯ ಮಧ್ಯದಲ್ಲಿ ಡಿವೈಡರ್ ಅನ್ನು ಮಾಡಲಾಗಿದೆ. ಹಾಗೂ ಆಕಡೆಯ ರಸ್ತೆಯಲ್ಲಿ ಬಿಳೀ ಬಣ್ಣದ ಸ್ಕಾರ್ಪಿಯೊ ಗಾಡಿ ಹೋಗುತ್ತಿದೆ

ಈ ಚಿತ್ರದಲ್ಲಿ ನಾವು ಒಂದು ಪಾರ್ಕಿನ ಕೊಂಪೌಂಡನ್ನ ನೋಡ್ತಾ ಇದ್ದೀವಿ. ಕೊಂಪೌಂಡಿನ ಮೇಲೆ ಹಲವಾರು ಬಗೆಯ ಕಲಾಕೃತಿಗಳನ್ನ ಮಾಡಲಾಗಿದೆ. ಒಳ್ಳೊಳ್ಳೆ ಸಂದೇಶ ಕೊಡುವಂತಹ ಕಲಾಕೃತಿಗಳನ್ನ ಇಲ್ಲಿ ಬಿಡಿಸಲಾಗಿದೆ. ಈ ರೋಡಿನಲ್ಲಿ ಟಾರ್ ರೋಡಿ ನಲ್ಲಿ --

ಈ ಚಿತ್ರದಲ್ಲಿ ನಾವು ನೀರಿನಲ್ಲಿ ಒಂದು ದೊಡ್ಡ ದೋಣಿಯನ್ನು ನೋಡುತ್ತಾ ಇದ್ದೇವೆ.

ಈ ಚಿತ್ರದಲ್ಲಿ ನಾವು ಒಂದು ಶಾಲೆಯನ್ನು ನೋಡುತ್ತಿದ್ದೇವೆ ಈ ಶಾಲೆಯಲ್ಲಿ ಶಾಲೆಯ ಪಕ್ಕದಲ್ಲಿ ನೀಲಿ ನಾಮಫಲಕಗಳನ್ನು ಹಾಕಲಾಗಿದೆ .

ಹಲವಾರು ಭಾಗಗಳನ್ನ ಇಲ್ಲಿ ಸೂಚನಾ ಫಲಕದಿಂದ ಸೂಚಿಸಲಾಗಿದೆ.